ಆಹ್ಹ್ ದೇವಸ್ಥಾನ ಅಂತಾರಲ್ಲ ದೇವಸ್ಥಾನದ ಮುಂದೆ ಒಂದು ನೀರಿನ ಗುಂಡೆ ಅಂತಾರಲ್ಲ ದೇವ್ರ್ ಸ್ಥಳ.

ಅದು ಕೂಡ ಕಾಣಿಸ್ತದೆ. ಸೊ ದೇವಸ್ಥಾನದ ಪೈಂಟ್ ಹೇಗಿದೆಯಪ್ಪಾ ಅಂತ ಅಂದ್ರೆ --

ಆಹ್ಹ್ ಈ ಪಿಕ್ಚರ್ ಅಲ್ಲಿ ನಾವು ನೋಡಬಹುದಾದ ಏನಪ್ಪಾ ಅಂದ್ರೆ ಒಂದು ಟ್ರೇನು ಆಹ್ಹ್ --

ಸೊ ಟ್ರೈನ್ ಯಾವ್ ತರ ಇದೆ ಅಂದ್ರೆ ಅದು ಬ್ಯಾಕ್ಗ್ರೌಂಡ್ ಇದೆ ಸಕ್ಕತಾಗಿದೆ ಸೊ ಮೋಡ ಡೈರೆಕ್ಟ್ ಆಗಿ ಕಾಣ್ಸುತ್ತೆ ಪಕ್ಕಕ್ಕೆ ಗುಡ್ಡ --

ಮತ್ತೆ ಅಲ್ಲೆಲ್ಲ ಕಂಬಗಳೆಲ್ಲ ಕಾನಿಸ್ತಾಇದೆ ಸೊ ಪೆಸೆಂಜ್ರ್ಸ್ ಆಹ್ಹ್ ಟ್ರೈನ್ ಅನ್ನ ಪಿಕಪ್ --

ಸೊ ಸಕ್ಕತಾಗಿದೆ ಇಟ್ಸ್ ಆಲ್ಸೋ ಬೀಟಿಫುಲ್ಲ್ ಪಿಕ್ಚರ್ ಅಂತ ಕೂಡ ನಾವು ಹೇಳಬಹುದು.

ಸೊ ಈ ಪಿಕ್ಚರ್ ಅಲ್ಲಿ ಏನ್ ನೋಡಬೋದಪ್ಪ ಅಂದ್ರೆ ಒಂದ್ ಮಾಲ್ ಕಾಣಿಸ್ತಾ ಇದೆ ಅಲ್ಲಿ ಎಸ್ಟ್ ಅಂದ್ರೆ --

ತುಂಬ ಹಚ್ಚ ಹಸಿರಿನಿಂದ ಕುಡಿದಂತಹ ಒಂದು ವಾತಾವರಣ ಅಲ್ಲಿ ಗಿಡ ಮರಗಳು ಮತ್ತೆ ಹಸಿರು ಹುಲ್ಲು ಆಹ್ಹ್ ಹುಲ್ಲುದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆನ ಹಾಕ್ತಾ ಬಾತುಕೋಳಿ --

ಆಹ್ಹ್ ಸರಪಳಿಯಲ್ಲಿ ಹಿಂಗೇ ಎತ್ಕೊಂಡು ಹೋಗ್ತಿರೋ ಪಿಕ್ಟುರಿನಲ್ಲಿ ನೋಡಬಹುದು.

ಫಸ್ಟ್ ಒನ್ ಅಮುಲ್ ಐಸ್ ಕ್ರೀಮ್ ಅಂಗಡಿ ಕಾಣಿಸ್ತಾ ಇದೆ ಅದ್ರ ಹಿಂದ್ಗಡೆ ಬಲೂನ್ ಮಿಕ್ಸ್ ಮಾಡ್ತಕ್ಕಂತಹ ಐಸ್ ಕ್ರೀಮ್ ಅಂಗಡಿ --

ಸೊ ಈ ಬಿಲ್ಡಿಂಗ್ ಏನಪ್ಪಾ ಅಂತಾದ್ರೆ ಪ್ಯಾಲೇಸ್ ಆದರ್ಶ ಪ್ಯಾಲೇಸ್ .

ಸಿಂಪಲ್ ಆದ್ರೂ ಚೆನ್ನಾಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ.

ಆಹ್ಹ್ ಬೆಳಗಾವಿ ಮಹಾನಗರ ಪಾಲಿಕೇನ ಈ ಪಿಕ್ಚರ್ ಅಲ್ಲಿ ನಾವು ಕಾಣಬಹುದು.

ಆಹ್ಹ್ ಹೂವಿನ ಪಾಟ್ ಇಟ್ಟಿರೋದು ಆಹ್ಹ್ ಮನೆಗೆ ಪ್ರತಿಯೊಂದು ಮನೆಗೆ ಗೇಟ್ಸ್ ಇದೆ ಮತ್ತೆ ಪಕಕೆ ಕಾರ್ ಪಾರ್ಕಿಂಗ್ ಕೂಡ ಆಗಿದೆ.

ಆಹ್ಹ್ ಅವ್ರನ್ನ ಟ್ರಾನ್ಸ್ಫರ್ ಮಾಡೋಕೆ ಆಟೋನ ಉಷೆ ಮಾಡ್ತಾರೆ.

ಇದು ಮಾಡೋಕೆ ಇದೆ ಟೈಪ್ ಆಟೋನ ಯೂಸ್ ಮಾಡ್ತಾರೆ.

ಆಹ್ಹ್ ಎಂಬತ್ ಲಕ್ಷಕ್ಕೊ ಒಂದ್ ಕೋಟಿಗೋ ಆಹ್ಹ್ ಮನೇನ ಸಮೇತ ಮಾರಿಬಿಡ್ತಾರೆ ಅವರು ಎಂಬತ್ ಕೋಟಿನೊ ಎಂಬತ್ ಲಕ್ಷಕ್ಕೊ ಗೊತ್ತಿಲ್ಲ ಮಾರ್ತಾರೆ ಸೋ ಐ ಥಿಂಕ್ ಇಟ್ಸ್ ಲೈಕ್ ಆ ಅಪಾರ್ಟ್ಮೆಂಟ್ ಅಂತ ಹೇಳಬಹುದು

ಇಲ್ಲಿದು ಐ ಥಿಂಕ್ ಯಾವುದೊ ಒಂದು ಹೋಟೆಲ್ ಟೈಪ್ --

ನೀರ್ ಹರಿತ ಇರೋದನ್ನ ನಾವು ಇಲ್ಲಿ ನೋಡಬಹುದು.

ಮತ್ತ ಆಕಾಶನ ಕಾಣ್ತದ ಆಕಾಶದಲ್ಲೂ ಆಕಾಶ ಪ್ರತಿಬಿಂಬ ಕೂಡ ನೀರಲ್ಲಿ ಕಾಣಿಸ್ತಾಯಿದೆ ಅಂತ --

ಅದಕ್ಕೆ ವೇಟ್ ಮಾಡತ್ತಾ ಇರೋದು ಒಳಗೆ ಒಬ್ರು ನಿಂತಿರೋದು ಕೂಡ ನೋಡಬಹುದು.

ಈ ಒಂದು ಪಿಕ್ಚರಲ್ಲಿ ಏನ್ ಕಾಣಸ್ತಾ ಇದೆಯಪ್ಪಾಅಂತ ಅಂದ್ರೆ ಫಸ್ಟ್ ಒಂದ ಬಂದಬಿಟ್ಟು ಪಂಚಾಯತ್ ನ್ಯಾಷನಲ್ ಬ್ಯಾಂಕ್ ಕಾಣಸ್ತಾ ಇದೆ.

ಹೋಗಿರ್ತಕಂತ ಪ್ಯಾಸೆಂಜರ್ ಅವರೆಲ್ಲಾ ಎಂಜಾಯ್ ಮಾಡತ್ತಿರೋದನ್ನ ನಾವ್ ಇಲ್ಲಿ ನೋಡಬಹುದು ನೀರ ನೋಡತ್ತಾ ಇದ್ರೆ ಏನೋ ಒಂತರ ಖುಷಿ ಆಗುತ್ತೆ.

ಆ ಟೂರ್ ಗಾದ್ರು ಹೋಗಬೇಕು ಟೂರಿಸ್ಟ್ ಪ್ಲೇಸ್ ನಲ್ಲಿ ಹೋದ್ರೆ ಅವ್ರು ರೋಡ್ ಅಲ್ಲಿ ಕ್ರಾಸ್ ಆಗುವಾಗ ಇತರ ಬಿಲ್ಡಿಂಗ್ ಎಲ್ಲಾ ಕಾಮನ್ ನಾಗೆ ನೋಡ್ಬೋದು ಮುಂದಗಡೇನೇ ಗಿಡಮರಗಳು ಇರೋದನ್ನುಕೂಡ ಕಣ್ಬೊದು.

ಅವಳ ಮುಖದಲ್ಲಿ ಅಳುವ ಭಾವನೆ ಕಾಣಸ್ತಾ ಇದೆ ಅಂತ ಅಂದ್ರೆ ಒಂದ ಯಾವದೋ ರೀತಿಯಲ್ಲಿ --